ಹಾಗಾಗಿ ಈಗ ಎಲ್ಲ ನಗರಗಳಂತೆ ಮೈಸೂರು ಬೆಳೀತಿದೆ.

ಇದು ಆಹ್ಹ್ ಆರ್ಟ್ ಗ್ಯಾಲರಿ ಅಂದ್ರೆ ಜೈಚಾಮರಾಜೇಂದ್ರ ಅರ್ಟ್ ಗ್ಯಾಲರಿ ಅಲ್ಲಿ ಆಹ್ ನಮ್ಗೆ ಸುಮಾರು.

ಇದು ಮೈಸೂರ್ ವಿಶ್ವ ವಿದ್ಯಾನಿಲಯದ ಒಂದು ನೋಟ ತುಂಬಾ ಹಳೆಯ ವಿಶ್ವ ವಿದ್ಯಾನಿಲಯ ಮತ್ತೊಂದು ಮೈಸೂರ್ ವಿಶ್ವ ವಿದ್ಯಾನಿಲಯ.

ಆದ ರೆಡಿಮೇಡ್ ಆಗಿರುವುದ ಬಂದ್ ತಕೊಂಡು ಅತಮ್ಮ ಫ್ಯಾಂಕ್ಷನ್ ಗಳಿಗೆಲ್ಲ ಉಪಯೋಗಿಸ್ತಾರೆ .

ಆಹ್ಹ್ ವಸ್ತುಗಳು ಗಂಧದ ಮರಗಳು ಮತ್ತು ಸಿಲ್ಕ್ -

ಆಗ್ ತಮ್ಮ ಶೋ ಕೇಸ್ ನಲ್ಲಿ ತಗೊಂಡ್ ಹೋಗ್ ಇಟ್ಕೊಳ್ಳೋಕೆ ಇಷ್ಟ ಪಡ್ತಾರೆ.

ಇಲ್ಲಿ ನೀವು ನೋಡಬಹುದು ಕರಾಟೆ ಕಲಿಸ್ತಾ ಇದ್ದಾರೆ ಮಕ್ಕಳಿಗೆ.

ಆಹ್ಹ್ ಎಂಥ ಈಗ ಠೆಕ್ವಾನಡೊ ಕರಾಟೆ ಮತ್ತು --

ಈ ಕೊಕ್ಕರೆಗಳು ಇಂಥ ಪಕ್ಷಿಗಳು ಅನೇಕ ಪಾಕ್ಷಿಕಲು ಬಂದು-

ಸ್ವಲ್ಪ ಮೈಸೂರ್ ಇಂದ ಆಚೆಗೆ ಹೋದ್ರೆ ನಂಜನಗೂಡು ಕಡೆ ಈ ಕಡೆ ಮೈಸೂರ್ ಬೆಂಗಳೂರು ಕಡೆ.

ಇಲ್ಲಿ ವಾಕಿಂಗ್ ಕೂಡ ದಿನ ಹೋಗ್ತಾರೆ ಜನಗಳು.

ಆದರೆ ಎಣ್ಣೆಗೆ ಜೆಸ್ಸಿಗೆ ಜೊತೆಗ್ ವಿದ್ಯಾವರ್ಧಕ ಇವೆಲ್ಲ ಇದೆ.

ಅವು ಮೈಸೂರ್ ವಿಶ್ವ ವಿದ್ಯಾನಿಲಯದ ಎದುರುಗದೇನೆ ಇದೆ.

ಈ ಹಳ್ಳಿಗಳಲ್ಲಿ ಬರ್ತಿದ್ದ ಹಾಗೆ ಅಲ್ಲಿ ಸುಮಾರು ಪೌಲ್ಟ್ರೀ ಫಾರಂ ಗಳು ಕಾಣಲಿಕ್ ಸಿಗುತ್ತೆ.

ಮೈಸೂರ್ ಒಂದು ಸಾಂಸ್ಕ್ರತಿಕ ರಾಜಧಾನಿ ಅಂತಲೂ ಹೇಳಬಹುದು.

ಫ್ರೆಂಡ್ಸ್ ಗಳನ್ನೆಲ್ಲ ಮೀಟ್ ಮಾಡುವ ಒಂದು ಅವಕಾಶ.

ಕೆಲವು ಕಾಯಿಲೆಗಳು ಬರುವುದೇ ಇಲ್ಲ ಅಂತಾನೂ ಹೇಳ್ತಾರೆ.